ಇಲ್ಲಿ ಒಂದು ದೊಡ್ಡದಾದ ಬಿಲ್ಡಿಂಗ್ ಅನ್ನು ನೋಡಬಹುದು ಸಿಂಟೆಕ್ಸ್ ಅನ್ನು ನೋಡಬಹುದು ಹಾಗೆ ಬಾಲ್ಕನಿಯನ್ನು ನೋಡಬಹುದು ಕಿಟಕಿಯನ್ನು ನೋಡಬಹುದುಕಬ್ಬಿಣದ ಸರ್ತು ಗಳನ್ನು ನೋಡಬಹುದು ಅಂಗಡಿಗಳು ದಿನಸಿ ಅಂಗಡಿಗಳು ಮಳಿಗೆಗಳನ್ನು ನೋಡಬಹುದು.

ಇಲ್ಲಿ ಇರುವದು ದೊಡ್ಡದಾಗಿರುವ ಒಂದು ಟ್ರೈನ್ ಅನ್ನು ನೋಡುತ್ತಾರೆ. ಇಲ್ಲಿ ಟ್ರೈನ್ನ ಒಂದು ಜಗತ್ತು ನಾವು ನೋಡುತ್ತೇವೆ. ಇಲ್ಲಿ ಜಲ್ಲಿ ಕಲ್ಲುಗಳನ್ನು ಹಾಕಲಾಗಿದ್ದು--

ಅಲ್ಲಿ ಸುತ್ತ ಮುತ್ತಲು ಬೆಟ್ಟ ಗುಡ್ಡಗಳು ಮರ ಗಿಡಗಳು ನೋಡುತೆವೆ ದೂರದಿಂದ ನೋಡುವಂತಹ ಮನೆಗಳು ಕಾಣುತೇವೆ ಮಧ್ಯದಲ್ಲಿ ಇರುವಂತಹ ಬೋಟು ಗಳನ್ನು ಕಾಣುತ್ತೆವೆ ಇಲ್ಲಿ ಸಣ್ಣ ಹಸಿರಾದಂತಹ ಸಣ್ಣ ಸಣ್ಣ ಹುಲ್ಲುಗಳನ್ನು ನೋಡುತ್ತೇವೆ.

ಇಲ್ಲಿ ದೊಡ್ಡ ದೊಡ್ಡ್ ಬಿಲ್ಡಿಂಗ್ ಗಳ ಮೇಲೆ ಬೋರ್ಡ್ ಗಳನ್ನು ಹಾಕಲಾಗಿರುತ್ತದೆ ಬೋರ್ಡ್ ಗಳನ್ನು ನೇತು ಹಾಕಲಾಗಿರುತ್ತದೆ. ಇಲ್ಲಿ ಪೋ --.